ಹಾಗೂ ಅಲ್ಲಿ ಒಂದು ಗೇಟನ್ನು ಕೂಡ ಕಾಣಬಹುದು.

ಅದರ ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳಿವೆ.

ಅಲ್ಲಿ ಒಂದು ಫ್ಯಾನ್ ಅನ್ನು ಕಾಣಬಹುದು ಹಾಗೂ ಅಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳು ಹಾಕಿದ್ದಾರೆ.

ಅಲ್ಲಿ ಒಂದು ಲೈಟ್ ಅನ್ನು ಹಾಕಿದ್ದಾರೆ.

ಹಾಗು ಅಲ್ಲಿ ಒಂದು ಕಂಬಿ ಕಂಬಿಯನ್ನು ಕೂಡ ಕಾಣಬಹುದು.

ಇಲ್ಲಿ ಒಂದು ದಟ್ಟವಾದ ರಸ್ತೆಯನ್ನು ಕಾಣಬಹುದು.

ಹಾಗೂ ಅಲ್ಲಿ ಒಂದು ಗುಡಿಸಿಲನ್ನು ಕೂಡ ಕಾಣಬಹುದು.

ಹಾಗು ಅಲ್ಲಿ ಒಂದು ಟ್ರೇ ಇದೆ ಆ ಟ್ರೇಯಿನ ಒಳಗೆ ಸಾಕಷ್ಟು ಆಲೂಗಡ್ಡೆಗಳನ್ನು ಕಾಣಬಹುದು.

ಅಲ್ಲಿ ಫ್ರೆಷೆರ್ಸ್ ಡೇ ಎಂದು ಬೋರ್ಡ್ ಅನ್ನು ಹಾಕಿದ್ದಾರೆ.

ಹಾಗು ಅಲ್ಲಿ ಒಂದು ಮಿಷಿನ್ ಅನ್ನು ಕೂಡ ಕಾಣಬಹುದು.

ಇದರ ಸುತ್ತಮುತ್ತಲು ಸಾಕಷ್ಟು ಕಟ್ಟಡಗಳು ಹಾಗೂ ಗಿಡಮರಗಳನ್ನು ಕೂಡ ಕಾಣಬಹುದು.

ಇಲ್ಲಿ ಒಂದು ದಟ್ಟವಾದ ರಸ್ತೆ ಇದೆ.

ಇದರ ಹೆಸರು ಸುಧಾ ಪಾರ್ಲರ್ ಎಂದು ಹಾಕಿದ್ದಾರೆ.